ಸಣ್ಣಕ್ಕಿದ್ದಾಗ ಎಲ್ಲ ಅಸ್ಥಿ ಪಂಜರ ನೋಡಿ ಅಂತ ಕರ್ಕೊಂಡ್ ಹೋಗ್ತಾ ಇದ್ರು. ಅಸ್ಥಿ ಪಂಜರ ಹೇಗಿರುತ್ತೆ ಅದ್ ಮಾನವನ ದೇಹ ಅಂತ ಅವಾಗ ಹೆದ್ರ್ ಕೊಂಡು ನಾವು ತುಂಬ ದೂರ ಓಡ್ತಿದ್ದು ನಾವು ಕಾಲೇಜ್ ಗೆ ಹೋದ್ ಮೇಲೆ ಸೈನ್ಸ್ ತಕೊಂಡ್ ಮೇಲೆ ಅಸ್ಥಿಪಂಜರವೇ ಒಂದ್ ಲೆಸ್ಸೆನ್ ಆಗೋಗ್ಬಿಡ್ತು ಆವಾಗ ನಮ್ಗೂ ಒಂದು ಎಜುಕೇಷನ್ ಆಯ್ತು ನಮ್ಮ ಬಾಡಿ ಪಾರ್ಟ್ಸ್ ಗಳ್ ಎಲ್ಲಿದವೆ ಏನು ಅಂತ ಕಲಿಲಿಕ್ಕೆಲ್ಲ--

ಈಗ ಸಣ್ಣ ಮಕ್ಕಳಿಗೆ ಮನೆ ತಿಂಡಿಕಿಂತ ಬೇಕರಿ ತಿಂಡಿ ತುಂಬ ಇಷ್ಟ ದೊಡ್ಡವರು ಅಷ್ಟೇ ಈಗ ಬೇಕರಿ ಗೆ ಏನಾದ್ರು ನೆಂಟ್ರು ಬಂದ್ರೆ ಬೇಕರಿ ಐಟೆಮ್ ತಿಂದ್ ಕೊಂಡಿಹೋಗೋದು. ನಂಗಂತೂ ಒಂದು ಬೇಕರಿ ಐಟೆಮ್ ತುಂಬ ಇಷ್ಟ ಚಂಪಕಾಲೀ ನಾನ್ ಈಗಲೂ ಬೇಕರಿ ಗೆ ಹೋದರೂ ಫರ್ಸ್ಟ್ ಪ್ರೆಫೆರೆನ್ಸ್ ಟೆಸ್ಟಿಂಗು ಚಂಪಕಾಲೀ.

ಈಗಿನ್ ಕಾರ್ ಗಿಂತ ಒಳ್ಳೆ ಗಾಡಿಗಳು ಅವಾಗ ಹ್ಯಾಂಡ್ ಗೇರ್ ಮತ್ತೆ ಕ್ಲಕ್ಚ್ ಇಲ್ಲ. ಹ್ಯಾಂಡ್ ಅಲ್ಲೇ ಈಗಲೂ ದೊಡಪ್ಪನ್ ಮನೆಯಲ್ಲಿ ಒಂದ್ ಕಾರ್ ಇದೆ ಅವ್ರು ಅದನ್ನು ಇನ್ನು ಇಡ್ಕೊಂಡಿದಾರೆ ಕೊಟ್ಟಿಲ್ಲ.

ನಮ್ ಹಳ್ಳಿ ಕಡೆ ಯಕ್ಷಗಾನ ನಡೆದರೆ ಚುರಮುರಿ ಅಂದ್ರೆ ಫೇಮಸ್ ಯಾರೇ ಹೋದರು ಚುರಮುರಿ ಕೊಡಿ ಚುರಮುರಿ ಕೊಡಿ ಅಂತ ಹೇಳ್ ಬಿಡ್ತಾರೆ.

ಯಾವುದೇ ವೊಂದು ಸ್ಪೋರ್ಟ್ಸ್ ಸು ಟೂರ್ನಮೆಂಟ್ ನಡಿಬೇಕ್ ಅಂದ್ರು ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಬಹಳ ನಮಗೆ ಇಂಪಾರ್ಟೆಂಟ್ ಎನಿ ಹೌ ಕ್ರಿಕೆಟ್ ಆಗ್ಲಿ ವಾಲಿಬಾಲ್ ಆಗ್ಲಿ ಫುಟ್ಬಾಲ್ ಆಗ್ಲಿ ಇಕ್ವಿಪ್ಮೆಂಟ್ ತುಂಬ ಇಂಪಾರ್ಟೆಂಟ್ ಅದನ್ನ ನೀವು ಒಳ್ಳೆ ಸೆಂಟರ್ ಇಂದ ತನ್ನಿ.

ಕುರ್ಚಿಗಳಲ್ಲೂ ವಿಧ ತರತರ ಕುರ್ಚಿಗಳು ಕುರ್ಚಿ ಸೋಫಾ ಯಾವ್ಯಾವ್ ಥರದು ಬೇಕು ಎಂಥೆಂಥ ಕುರ್ಚಿಗಳಿದಾವೆ.

ಹಿಂದೆಲ್ಲ ಮಣ್ಣಿನ ಗೋಡೆ ಅಂತ್ರ ಮಾಡ್ತಾಇದ್ರಿ. ಇವಾಗ ಕಸ್ಟೇಷನ್ ಗೆ ಚೇಂಜ್ ಆಗೋಗ್ ಬಿಟ್ಟಿದೆ ಈ ಪ್ಲಾನ್ನಿಂಗ್ಸ್ ಎಸ್ಟಿಮೇಶನ್ನು ಕಾಸ್ಟಿಂಗು ಎಲ್ಲ ಸೇರಿ--

ನಮಗೆ ತುಂಬಾ ಇಷ್ಟ ಬೀಚಗಳ್ ಅಂದರೆ ಅಂದ್ರೆ ಸಮಸ್ಟ್ ಸೈಡ್ ಹೋಗ್ಬಿಟ್ಟ ರೆ ಎಂಜಾಯ್ ಮಾಡೋಕೆ ವೊಂದು ತುಂಬ ಇಷ್ಟ ಅದು ಫ್ಯಾಮಿಲಿ ಪಿಕ್ನಿಕ್ ಹೋಗ್ಬೇಕು ಬೀಚ್ಗಳಿಗೆ .

ಹು ಈಗೆಲ್ಲ ಈಗ್ ಶುರು ಮಾಡ್ಕೊಂಡಿರೋದು ಹಿಂದೆಲ್ಲ ಪೈಂಟ್ ಗಿಂಟು ಅಂಥದು ಏನು ಇಲ್ಲ ಎಲ್ಲ ಮಣ್ಣಿನ ಗೋಡೆ ಮಣ್ಣಿನ ಗೋಡೆ ಮಾಡುವುದು ಮಣ್ಣು ಲೆಪ್ಪುವುದು ಈಗ ಮಾತ್ರ ಥರಥರ ಪೈಂಟ್ಸ್ ಗಳನ್ನು ಬಿಟ್ಟಿದ್ದರೆ.

ಮನುಷ್ಯನ ದ್ಯಾನಾರ್ಜನೆಗೆ ಪುಸ್ತಕ ಬಂಡಾರ ತುಂಬಾ ಅತ್ಯುತಮವಾದ ವೊಂದು ಇದು ಅದನ್ನ ಪುಸ್ತಕ ಬಂಡಾರಕ್ಕೆಜನ ಹೋಗೋದೇ ಕಮ್ಮಿ ಆಗಿದೆ. ಜನ ಸೋಶಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಅಂತ ಎಲ್ಲ ಹುಡ್ಕಥ ಇರ್ತರೆ. ನಾವ್ ಪುಸ್ತಕಗಳಲ್ಲಿ ಕೂತು ಒದ್ ಬಂದ್ಮೇಲೆ--